ಮ ಗಿಡದ ಪಕ್ಕದ ಒಂದು ಸ್ನ ಬ್ರಿಡ್ಜ್ ಇದೆ ಬ್ರಿಡ್ಜ್ ನಲ್ಲಿ ಶೀಪ್ ಇದೆ.

ಆಫೀಸ್ ಗೆ ಹೋಗ್ಬಹುದು ಅವರ ಕೆಲ್ಸಗಳ ಎಲ್ಲವನ್ನು ಆಹ್ಹ್--

ಮಾಲ್ ಬಳ್ಳಾರಿಯಲ್ಲಿ ಫೇಮಸ್ ಆಗಿದೆ .

ಇದು ದೇ ಇದೊಂದು ಬುದ್ಧನ ದೇವಾಲಯ ಇಲ್ಲಿ ನಿಶಬ್ದವಾಗಿ ಇರುತ್ತದ್ದೆ.